ಡಾನ್ಸ್ ಆಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ಯೋಗ ಮಾಡುದು ಆಗುತ್ತದೆ. ಆರೋಗ್ಯದ ಕಡೆ ಮತ್ತೆ ಫಿಟ್ನೆಸ್ ಆಗಿ ಇರಬಹುದು.

ಅವ್ರ ಹೆಲ್ತ್ ಚೆನಾಗಿರುತ್ತೆ ಇನ್ನು ತುಂಬ ಯಂಗ್ ಆಗಿ ಮತ್ತೆ ಇರ್ಬೋದು.]

ಬಸ್ಗಲ್ಲಿ ವ್ಯಾನ್ ಗಳಲ್ಲಿ ತುಂಬಾ ಕೇರ್ಫುಲ್ಲಾಗಿ ಇರ್ಬೇಕು ಮತ್ತೆ ಅದನ್ನ ಅಷ್ಟೇ ಚೆನ್ನಾಗಿ ಓಡ್ಸೋಅಂತ ಕೇಪಬಲಿಟಿ ಅವರಲ್ಲಿ ಇರ್ಬೇಕು.

ಮತ್ತೆ ಒನ್ನೊಂದು ಡೆಸೈನ್ಸು ಆಮೇಲೆ ಫೋಟೋ ಶೂಟ್ ಮಾಡಿಸ್ಕೊಬೇಕು ಅಂದ್ರೆ ತುಂಬಾ ಬಹಳ ಇಷ್ಟಾಗುತ್ತೆ ಯಾಕಂದ್ರೆ ಅಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿರ್ತಾರೆ ಆ ಲೈಟಿಂಗ್ಸ್ ಮತ್ತೆ ಅದ್ರಲ್ಲಿ ಬಲೂನ್ಸ್ ಗಳು ಎಲ್ಲಾ ಚೆನ್ನಾಗಿರುತ್ತೆ.

ಆ ತುಂಬಾನೇ ಚೆನ್ನಾಗಿ ರೆಕಮೆಂಡ್ ಕೊಡ್ತಾರೆ. ಚೆನ್ನಾಗ್ ಸಿಗುತ್ತೆ. ನಮ್ಗ್ ಯಾವುದ್ ಬೇಕು ಅದನ್ನ ಹಾರ್ಸ್ಕೊಬಹುದು. ನಮ್ಮ ಆ ಓದಿಗೆ ಯಾವುದ್ ಇಂಪಾರ್ಟೆಂಟ್ ಅದನ್ನ ಹರ್ಸ್ಕೊಂಡ್ ಚೂಸ್ ಮಾಡ್ಕೊಬಹುದು.

ಸ್ವಲ್ಪ ಕೇರ್ಫುಲ್ಲಾಗೆ ಇರ್ಬೇಕು ಯಾಕಂದ್ರೆ ಸುಮ್ನೆ ಬಾಡಿಗೆ ಇನ್ಫೆಕ್ಷನ್ ಆಗೋದ್ ಕ್ಕಿಂತ ಕೇಳಿ ಚೆನ್ನಾಗಿ ಕ್ಲೀನ್ ಆಗಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ --

ನದಿ ನೀರಿನ ಪಕ್ಕ ದೂರದಲ್ಲಿ ಕೂತಕೊಂಡು ನಂಗ ಅನಿಸಿದ್ದು ಮನಸ್ಸಿನ ಭಾರ್ ಭಾವನೆಗಳನ್ನ ಹಂಚಕೊಳ್ಳುಕೆ ಈ ರೀತಿಯಾಗಿ ನಮಗ ಸಿಂಗಲ್ಲಾಗಿ ಎಲ್ಲಾ ಇದ್ದರೆ ತುಂಬಾನೆ ಚೆನ್ನಾಗಿರುತ್ತೆ ಮನಸ್ಸಿಗೆ ಕೂಲ್ ಆಗಿ --

ರೂಪಗಳನ್ನ ಅಂಟಗೊಂಡಿರುತ್ತದೆ. ಅದನ್ನ ನೋಡ್ತಾ ಇದ್ದರೆ ಏನೋ ಒಂಥರಾ ಯಾವೊದೋ ಒಂದು ಶಿಲೆಯಾಗಿ ರೂಪಗೊಂಡಿರುತ್ತದೆ. ನೋಡಿದರೆ ಏನೋ ಒಂಥರಾ ಅಟ್ರಾಕ್ಟ್